ದೊಡ್ದದಾದಂತಹ ಮೂರು ಲೈಟ್ಗಳು ನಮಗೆ ಕಾಣಿಸುತ್ತಿದ್ದಾವೆ. ಇದನ್ನು ಸಿಮೆಂಟನಿಂದ ಮಾಡಿರುವ ಬಿಲ್ಡಿಂಗ್ಗಳು ಇದ್ದಾವೆ. ಇಲ್ಲಿ ರೋಡ್ ಮಣ್ಣಾಗಿದೆ ಅದರ ಮೇಲೆ ಕಲ್ಲುಗಳು ಕೂಡ ನಮಗೆ ಕಾಣಿಸುತ್ತಿದ್ದಾವೆ.

ಸೂರ್ಯನು ಆಗ ತಾನೆ ಮೆಲ್ಲನೆ ಮುಳುಗುತ್ತಿದ್ದಾನೆ ಸುತ್ತ ಮುತ್ತ ಹಸುರಾದ ದೊಡ್ಡ ಗಿಡಗಳು ಕೂಡ ಬೆಳೆದಿದ್ದಾವೆ ಈ ನದಿಯು ನೀರು ಕೂಡ ಸುಂದರವಾಗಿ ಕಾಣಿಸುತ್ತಿದೆ .

ಇದು ಒಂದು ಡ್ರ್ಯಾಗನನ ಚಿತ್ರವಾಗಿದೆ ಹಿಂದಿನ ಕಾಲದಲ್ಲಿ ಡ್ರ್ಯಾಗನ್ಗಳು ಇದ್ದವು ಈ ಡ್ರ್ಯಾಗನ್ಗಳು ಹಿಂದಿನ ಕಾಲದಲ್ಲಿ ತುಂಬಾ ಇದ್ದವು ಇವು ಮನುಷ್ಯರನ್ನೇ ನುಂಗುವಂತ ಪ್ರಾಣಿಗಳಾಗಿದ್ದವು .ಇದರ ಮೊಟ್ಟೆಗಳು ಈಗ ಇತ್ತೀಚಿಗಷ್ಟೇ ಪತ್ತೆ ಆಗಿದ್ದಾವೆ.

ಇದು ಒಂದು ಹೋಟೆಲ್ ಚಿತ್ರಣ ಈ ಹೋಟೆಲ್ನ ಮೇಲೆ ಗ್ಲೌಸ್ಗಳನ್ನ ಹೋಟೆಲ್ನ ಟೇಬಲ್ನ ಮೇಲೆ ಗ್ಲೌಸ್ಗಳನ್ನ ಸ್ಪೂನ್ಗಳನ್ನ ಹ್ಯಾಂಡ್ಕರ್ಚೀಫ್ಗಳನ್ನ ಇಡಲಾಗಿದೆ.

ನಾವು ಎಲ್ಲಿಂದ ಎಲ್ಲಿ ತನಕ ನೋಡಿದರು ನಮಗೆ ನೀರೆ ಕಾಣಿಸುತ್ತಿದೆ ನೀರು ತುಂಬ ನೀಲಿಯಾಗಿದೆ ಈ ಬ್ರಿಡ್ಜನ ಮೇಲೆ ಇನ್ನೊಂದು ಯಾವುದೋ ಒಂದು ಕಟ್ಟಡವನ್ನು ಕೂಡ ಕಟ್ಟಲಾಗುತ್ತಿದೆ .

ನಾವೆಲ್ಲಾರು ಕೂಡ ಇದು ಚಿಕ್ಕ ವಯಸ್ಸಿನಲ್ಲಿ ನೋಡೇ ನೋಡಿರುತ್ತೇವೆ ಅಂದರೆ ಚಿಂಟು ಟಿ.ವಿ ಅಂದರೆ ಗೊಂಬೆ ಪ್ರೊಗ್ರಾಮ್ಗಳಲ್ಲಿ ಹೀಮ್ಯಾನ್ ಅಂತ ಬರ್ತಾರೆ ಅವರು ಗೋಡೆಯ ಮೇಲೆ ಎಲ್ಲಾ ಹಾರುತ್ತಾರೆ ಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡುತ್ತಾರೆ .